ರಿಮಾಟ್ ಟೆನ್ನಿಸ್ ಬ್ಯಾಟ್ ಕ್ರಿಕೆಟ್ ಬ್ಯಾಟ್ ಟೀಶರ್ಟ್ ಬ್ಯಾಟ್ ಬಾಲ್ ಎಲ್ಲಾ ಅದವರಿ ಎಲ್ಲಾ ಸಿಗತ್ತವರಿ ಇಲ್ಲಿ.

ಏನು ಏನು ಒಂದು ಸೆಕ್ಯೂರಿಟಿ ಗಾರ್ಡ್ ಏನಿಲ್ಲ. ಆದ್ರೂ ಗ್ರಿಲ್ ಹಾಕ್ಯರಿ ಮತ್ತ್ ಅದು ಏನ್ ಏನ್ಏನೋ ಹಾಕ್ಯರಿ ನೋಡ್ರಿ ಪೋಸ್ಟರ್ ಗಿಸ್ಟರ್--

ಎಂತಾ ಎ.ಟಿ.ಎಂ. ಮೇಂಟೆನ್ ಮಾಡತರಿ ಒಂದ ಸೆಕ್ಯೂರಿಟಿ ಗಾರ್ಡ್ ಇಲ್ಲಾ ಒಂದ್ ನೀಟ್ ಆಗಿ ಇದ್--

ನೋಡ್ರಿ ಇದು ಕೆನರಾ ಬ್ಯಾಂಕ್ ಅಂತ ಐತ್ರಿ ಕೆನರಾ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಹೆಂಗ ಇರತವ್ ಅದನ್ನು ಗೊತ್ತಿಲ್ಲಾ ನೋಡ್ರಿ ಪಾ.

ಆದ್ರೆ ಜನ ಇಲ್ಲರಿ ಯಾಕ್ ಗೊತ್ತಿಲ್ಲಾ ನೋಡ್ರಿ ಗೊತ್ತಿಲ್ಲಾ.

ಲೈಟ್ ಗೀಟ ಹಾಕ್ಯಾರೀ ಎಲ್ಲಾ ಪ್ಲೇಯಿಂಗ್ ಮಸ್ತ್ ಐತ್ರಿ ಮಾಡಬಹುದ್ರೀ ನೋಡಬಹುದ್ರೀ ಮಾಡಬಹುದ.--

ಬಿಸಲ್ ಅದನ್ನ ಮಳೆ ಮಳೆ ಸೋಭ್ ಇಲ್ಲರೀ ಮತ್ತೆ ತಂಪ ಇರತ್ಯತ್ರಿ ಒಳಗ.

ಮಸ್ತ್ ಐತ್ರಿ ಸನ್ ಸೆಟ್ ನೋಡಕ್ಕ ಬಾರೀ ಇರತ್ಯತ್ರಿ ಸೈಡ್ ಗೆಲ್ಲಾ ಸ್ಕಿನರಿ ರೀ ಗ್ರೀನ್ ರೀ ಇರಬೆಕ್ ರೀ ಯಾಕ್ ನಮ್ಮ ಉರ್ ಕಾಣ್ ತ್ಯತಿ ಮತ್.

ಮನೇಲಿ ಗಡಿಯಾರ ಐತ್ರಿ. ಆ ಗಡಿಯಾರದಾಗ ಹತ್ತು ಹದಿನೈದು ಟೈಮ್ ಬಾರಿ ಕಾಣ್ ಕತ್ರಿ ಮತ್ ಪೂಜೆ ಮಾತ್ರ ನಮಸ್ಕಾರ ರೀ ದೊಡ್ಡ ನಮಸ್ಕಾರ ಪೂಜೆ ಮಸ್ತ್ ಮಾಡ್ಸ್ಕಳಿ.

ಒಂದ್ ಎರಡ್ ಬೆಂಚ್ ಅದವರಿ ಒಂದ್ ನೀರಿನ ಬೊಟ್ಟಲ್ಲ ಐತ್ರಿ ಒಂದ್ ಫೈಲ್ ಐತ್ರಿ ಕ್ಯಾಲೆಂಡರ್ ಐತ್ರಿ ಫ್ಯಾನ್ ಅದಾವರಿ ತೀರಗಕ್ಕತವರಿ ಲೈಟ್ ಬಂದ ಆಗ್ಯಾವ್ರಿ ಅದರ ಮ್ಯಾಗೆ ಚರಕ್ಕೀನ್ ಐತ್ರಿ ಚೇರ್ ಮ್ಯಾಗ ಆಮೇಲೆ ಕಂಪ್ಯೂಟರ್ ಐತ್ರಿ.